ಮನೆಯ ಮುಂದೆ ಒಂದು ಗೇಟ್ ಅನ್ನು ಮಾಡಲಾಗಿದೆ.

ಇಲ್ಲಿ ತುಂಬಾ ಜನರು ಆಗಮಿಸಿದ್ದಾರೆ ತುಂಬಾ ರಮಣೀಯ ಮತ್ತು ಪ್ರಶಾಂತವಾದ ವಾತಾವರಣ ಇಲ್ಲಿದೆ.

ಇದನ್ನು ತುಂಬಾ ಕುಶಲಕರ್ಮಿಗಳು ಒಳ್ಳೆ ಮಾಡಿ ನೆರವೇರಿಸುತ್ತಾರೆ.

ಇದು ಒಂದು ಚರ್ಚ್ ಇಲ್ಲಿ ತುಂಬ ಜನ ನೆರೆದಿದ್ದಾರೆ .

ಹಗಲಿಗಿಂತ ರಾತ್ರಿಯ ಹೊತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸುತ್ತಾರೆ .

ಆಹ್ಹ್ ಕ್ರಿಕೆಟ್ ಗ್ರೌಂಡ್ ಇಲ್ಲಿ ಸಂಜೆಯ ಸಮಯದಲ್ಲಿ --

ಮನೆಯಲ್ಲಿ ಎಲ್ಲರು ಇಸ್ತ್ರಿ ಹಾಕುತ್ತಾರೆ ಆದರೆ ಕೆಲವು ಇವರು ಉತ್ತಮವಾಗಿ ಹಾಕಿ --

ಇಲ್ಲಿ ಉತ್ತಮ ನುರಿತ ತಜ್ಞರು ಇದ್ದಾರೆ ಮಕ್ಕಳಿಗಾಗಿ ಇಲ್ಲಿ--

ಮಕ್ಕಳಿಗೆ ಇಂತಹ ತಿಂಡಿ ತಿನಿಸುಗಳೆಂದರೆ ತುಂಬ ಇಷ್ಟ.

ಹಾಗು ನೀರಿನ ಕಾರಂಜಿ ಎಲ್ಲ ಇಲ್ಲಿ ಇದೆ .

ಹಾಗು ಕೋಣಗಳು ಕೂಡ ತುಂಬಾ ಜೊತೆಗಳು ಇಲ್ಲಿ ಭಾಗವಹಿಸುತ್ತಾರೆ .

ಹಾಗೆ ರಾತ್ರಿ ಕೂಡ ಜನರು ಇಲ್ಲಿ ಬರುತ್ತಾರೆ .

ಇದೊಂದು ಆದುನಿಕ ಜಿಮ್ ಇಲ್ಲಿ ತುಂಬ ಜನ --

ತುಂಬ ಜನರು ಕೂಡ ಇಲ್ಲಿ ಬರುವುದರಿಂದ ಯಾವತ್ತೂ ಜನ ಜಂಗುಳಿಯಿಂದ ಕೂಡಿದ ಪ್ರದೇಶ ಇದು .

ಕೊಡುತ್ತಾರೆ ಮಕ್ಕಳು ಇಲ್ಲಿ ಆಡುವುದನ್ನು ಗಮನಿಸಬಹುದು ನೀವು .

ಆಹ್ಹ್ ಸ್ವಲ್ಪ ಹಣ ಕೊಟ್ಟರೆ ನಮ್ಮ ಅವರು ಕೆಲಸಗಳನ್ನು ಇವರು ಮಾಡಿಕೊಡುತ್ತಾರೆ.

ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪ್ರವೇಶ ದ್ವಾರ ಇರಬಹುದು ನನ್ನ ಅನಿಸಿಕೆ.

ಇದು ನಮ್ಮ ಮಂಗಳೂರಿನ ಒಂದು ವೇಜ್ ರೆಸ್ಟೋರೆಂಟ್ .

ಪ್ರಹಷಃ ಇದು ಮಂಗಳೂರಿನ ಕೆ.ಎಸ.ಆರ್.ಟಿ.ಸಿ ಬಸ್ಸು ನಿಲ್ದಾಣ ಇರಬಹುದು .

ನಮ್ಮ ರಾಜಸ್ತಾನದಲ್ಲಿ ತುಂಬ ಇಂತಹ ಕೋಟೆಗಳನ್ನು ನಾವು ಕಾಣಬಹುದು ನಮ್ಮ ಕರ್ನಾಟಕದಲ್ಲಿ .

ಇದು ಒಂದು ದೇವಸ್ಥಾನದ ಜಾತ್ರೆಯ ಸಂಭ್ರಮ ತುಂಬಾ ಜನರು ಇಲ್ಲಿ ನೆರೆದಿದ್ದಾರೆ .

ಕ್ರಿಕೆಟ್ ಈಗ ಒಂದು ಜನಪ್ರಿಯ ಕ್ರೀಡೆ ಆಗಿದೆ.

ತುಂಬ ಮಕ್ಕಳು ಮತ್ತು ವಯಸರು ಬಂದು ಕ್ರಿಕೆಟ್ ಅನ್ನು ಆನಂದಿಸುತ್ತಾರೆ.

ವಿಸಿಟಿಂಗ್ ಕೊನೆಯ ದ್ರಶ್ಯ ಆಸ್ಪತ್ರೆಗಳಲ್ಲಿ ಮತ್ತು ಕೆಲವು ಆಫೀಸ್ ಗಳಲ್ಲಿ ಇಂತಹ ಜಾಗಗಳು ಕಂಡುಬರುತ್ತದೆ.

ಇದು ಒಂದು ಹೆಚ್ ಡಿ ಏಫ್ ಸಿ ಬ್ಯಾಂಕ್ .

ಇಂತಹ ಬಿಲ್ಡ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳಲ್ಲಿ ಜನರು ವಾಸಿಸ್ ತ್ತಾರೆ .

ರೈಲ್ವೆ ಸ್ಟೇಷನ್ ಇರ್ಬಹುದು ವಿಮಾನ ನಿಲ್ದಾಣ ಇರಬಹುದು ಬಸ್ ಸ್ಟಾಂಡ್ ಇರಬಹುದು ಈಗಿನ ಕಾಲದಲ್ಲಿ ಇಂತಹ ಕೆಫೆಟೇರಿಯಗಳನ್ನು --